ಲೈಟ್ ಕಂಬ ಇದೆ. ಕ್ಲೋಸ್ ಆಗಿದೆ ಡೋರ್ ವಿಂಡೋಸ್ ಇದೆ.

ಬಿ_ಡಿ_ಡಬ್ಲ್ಯೂ_ಆರ್_ಐ_ಡಿ ಸ್ಕೂಲ್ ಅಂತ ಆ ಸ್ಕೂಲ್ ನೇಮು ಒಂದ್ ಆರ್ ಜನ--